ಆಹ್ಹ್ ಇತರ ನಾವು ಡಾಕ್ಟರ್ ಹತ್ರ ಸೊಲ್ಯೂಷನ್ ತಕೋಬೇಕು .

ಹಲವಾರು ಬ್ಯಾಂಕ್ ಗಳಗಿರುವುದೆಲ್ಲ ಇಲ್ಲಿಲ್ಲೇ ಎಸ್.ಬಿ.ಐ. ಬ್ಯಾಂಕ್ ಅಂತ ಬೋರ್ಡ್ ಕಾಣ್ತಿದೆ ಎಸ್.ಬಿ.ಐ. ಬ್ಯಾಂಕ್ ಕೂಡ ನಮ್ಮೂರಲ್ಲಿದೆ .

ಇದು ಏರ್ಪೋರ್ಟ್ ಏರ್ಪೋರ್ಟ್ ಅಂದ್ರೆ ಅದು ವಿಮಾನ್‌ ವಿಮಾನಗಳು ನಿಲ್ಲುವ ಒಂದು ಸ್ಥಳಕ್ಕೆ ಏರ್ಪೋರ್ಟ್ಏರ್ಪೋರ್ಟ್ಅಂತ ಹೇಳಿ ಕರೀತೀವಿ.

ಇದೊಂದು ಏರಿಯಾ ಅಂತ ಅನ್ನಿಸ್ತಿದೆ. ಅಹ್ ಪ್ರತಿಯೊಂದು ಊರಲ್ಲಿ ಇತರ ಒಂದ್ ಸ್ಟ್ರೀಟ್ ಗಳ ಅಂತ ಇರ್ತವೆ.

ಇದು ಗುಡಿ ತರ ಅಂತ ಅನ್ನಿಸ್ತಿದೆ ನಂಗೆ ಇಲ್ಲಿ ಒಂದು ಐತಿಹಾಸಿಕ ಸ್ತಳಗಳಂತ ಹೇಳ್ಬಹುದು.

ಮಾಡೋರಿಗೆ ಗೊತ್ತಿರುತ್ತೆ ಬಟ್ ಇಸ್ಟ್ ಚೆನ್ನಾಗಿ ಇಸ್ಟ್ ಸುಂದರವಾಗಿ --

ನಾವು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಇವೆಲ್ಲ ಇರ್ತಾವಲ್ಲ ಅವುಗಳನ್ನು ಕಾರ್ಖಾನೆಗಳಂತ ಕರೀತೀವಿ.

ಇವೆಲ್ಲ ಹೆಚ್ಚಿನ ಒಂದು ಮಾಲಿನ್ಯವನ್ನು ಉಂಟು ಮಾಡುತ್ತವೆ ಎಂದು ಹೇಳ್ಬಹುದು --

ಬೆಂಗಳೂರು ದೊಡ್ಡ ದೊಡ್ಡ ಊರುಗಳೆಲ್ಲ ಇತರ ದೊಡ್ಡ ದೊಡ್ಡ ಕಟ್ಟಡ ಕಟ್ಟಡಗಳು ಇರ್ತವೆ ಇವುಗಳಲ್ಲಿ ಆಫೀಸ್ಗಳು ಇನ್ಫೋಸಿ ಸ್ಗಳೆಲ್ಲ ಅಂತಾವೆಲ್ಲ ಇರ್‌ --

ಈ ಅಲ್ಲಿ ಎಂಜಾಯ್ ಮಾಡಿ ಬರೋದನ್ನ ಅಲ್ಲಿ ಎಲ್ಲ ಊಟ ಗೀಟ ಸಿಗು --

ಕೆಲವೊಂದ್ ಫುನ್ಕ್ಷನ್ ಗಳಿದರೆ ಇತರ ರೆಡಿ ಮಾಡ್ತಾರೆ. ಅಹ್ ಚುರ್ಚ್ಗ ಳಲ್ಲಿ ಆಗಿರ್ಬಹುದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸೋಕೆ ಈ ತರ ಲೈಟಿಂಗ್ಸ್ ಹಾಕಿ ಗಿಡಗಳಿಂದ --

ಇದ್ರಲ್ಲಿ ಕೂಡ ಬ್ಯಾಂಕ್ ಆಗಿ ಬ್ಯಾಂಕ್ ಆಗಿದ್ರೆ ಜನರು ಹೋಗಿ ಅಲ್ಲಿ ತಮ್ಮ ಹಣವನ್ನು ಹಾಕಲಾಗಿರಬಹುದು ತೆಗೆದುಕೊಳ್ಳಲಾಗಿರಬಹುದು.

ಇಲ್ಲಿ ನೋಡ್ತಿದ್ರೆ ಒಂದು ಹೋಟೆಲ್ ಕಾಣ್ತಿದೆ ಕೆಲವು ಹೋಟೆಲ ಗಳೆಲ್ಲ ಇತರ ರಸ್ತೆ ಬದಿಗಳಲ್ಲಿ ಬೇರೆ ಊರಿಗೆ ಹೋಗುವವರಿಗೆ ಇತರ --

ಅವು ಎಲ್ಲೆಲ್ಲ ತಲುಕ್ಗಳಲ್ಲಿ ತಮ್ಮ ಜಿಲ್ಲೆಯಲ್ಲಿ ಬರುವ ಎಲ್ಲ ಹೋಬಳಿ ಗಳಾಗಿರಬಹುದು ಹಳ್ಳಿಗಳಾಗಿರಬಹುದು ಎಲ್ಲದಕ್ಕೂ ಸಂಬಂಧ ಪಟ್ಟಿರುತ್ತದೆ.

ಈ ತರ್ದಲೆಲ್ಲ ಇತರ ಕಮಾನುಗಳು ಹಳೆ ಕಾಲದಲೆಲ್ಲ ಈ ತಾರಾ ಇರ್ತಿದ್ವು ಕಮಾನುಗಳಾಗಿರಬಹುದು ಕಂಬಗಳಾಗಿರಬಹುದು ಕಾಣುತ್ತೇವ್ ನಾವಿತರ .

ನಮ್ಮೂರನ್ಗ್ ಗುಡಿ ಮುಂದೆ ಇತರ ಕಂಬಗಳನ್ನು ನಿರ್ಮಿಸಿ ಅದಕ್ಕೆ ಪೂಜೆಯನ್ನು ಮಾಡುತ್ತಾರೆ.

ಇದು ಬುಕ್ಸ್ಟಾಲ್ ಅಂತ ಅನ್ನಿಸ್ತಿದೆ ಬುಕ್ಸ್ಟಾಲ್ ಅಲ್ಲಿ ಅ ಓನರ್ ಒಂದು ಶೋಪ್ನ ಅಂಗಡಿಯ ಒಬ್ಬ ಓನರ್ ಅಲ್ಲಿ ಕೂತಿರೋದನ್ನ ನಾವು ಕಾಣುತ್ತಿವಿ.

ಇದು ಒಂದು ಶಾಪ್ ಅಂದ್ರೆ ಇಲ್ಲಿ ನಂಗೇನು ಅನ್ನಿಸ್ತಾ ಇದೆ ಅಂದ್ರೆ ಇತರ ಮೋಡೆಲ್ಸ್ ಮೋಡೆಲ್ಗಳನ್ನು ಮಾಡಿ.

ಎಸ್ಟ್ ಚೆನ್ನಾಗಿ ಪ್ರತಿಭೆಗಳನ್ನು ನಿರ್ಮಿಸ್ತಾಯಿದ್ರು ಆಗಿನ ಕಾಲದಲ್ಲೆಲ್ಲ ಅವುಗಳನ್ನೇ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ.

ಇಲ್ಲಿ ನೋಡ್ತಾ ಇದ್ದಿವಿ ಫುನ್ಕ್ಷನ್ ಗಳಿಗೆ ಡೆಕೋರೇಷನ್ ಗಳನ್ನ ಮಾಡೋದನ್ನ ನಾವಿಲ್ಲಿ ನೋಡ್ತಿದೀವಿ. ಯಾವ್ದೋ ಬವನ ಅಂತೇನ್ ಕಾಣ್ತಿದೆ.

ಆಹ್ಹ್ ಇತರ ಭವನ ಗಳಲೆಲ್ಲ ಮದುವೆಗಳನ್ನು ಆಗಿರ್ಬಹುದು ತೊಟ್ಟ ತೊಟ್ಟಿಲು ಕಾರ್ಯಕ್ರಮಗಳಾಗಿರಬಹುದು --

ಯಾದ್ರಿ ಆಹ್ಹ್ ನೀರಿನಲ್ಲಿ ಪೈಪ್ ನಲ್ಲಿ ಬಾರೋ ನೀರಿನ ಫೋರ್ಸ್ --

ಆಹ್ಹ್ ಇಲ್ಲಿ ನೋಡ್ತಿವಿ ಕಟ್ಟಡಗಳು ದೊಡ್ಡ್ ದೊಡ್ಡ್ ಪ್ರಮಾಣದಲ್ಲಿ ಕಟ್ಟಡಗಳನ್ನು ಕಟ್ತಾ ಇರೋದನ್ನ ನೋಡ್ತಿವಿ ಅಪಾರ್ಟ್ಮೆಂಟ್ ಗಳಾಗಿರಬಹುದು ಮನೆಗಳಾಗಿರಬಹುದು ಶಾಪ್ಗಳನ್ನು --

ದೊಡ್ಡ್ ಆಫೀಸ್ ಗಳಾಗಿರಬಹುದು ಇತರ ಸ್ವಚ್ಛತೆಯಿಂದ ಸುತ್ತ ಮುತ್ತ ಒಂದ್ ಕಸ ಕೂಡ --